ಆಫೀಸ್ ಐತಿ ಅದೃಒಳಗ ಬುಕ್ಗುಳದಾವ್ ಫೋಟೋಗುಳದಾವ್ ದಿ ಯಾರೋ ಫ್ಯಾನ್ ಐತಿ ಲೈಟ್ ಅದಾವು.

ಶ್ರೀ ಗಣೇಶ ಅಂತ ಅಂಗಡಿ ಐತಿ ಲೈಟ್ ಅದಾವು ಮಾಸ್ಕ ಆದವು ಪೆನ್ನುಗಳು ಅದಾವು ಖಾಟ್ ರಬ್ಬರ್ ಸಿಸ್ ಇದಾವು ಪೆಣ್ ಇದಾವು ಮತ್ ಕೀಬಂಚ್ ಇದಾವು ಗಾಡಿಗೋಲ್ ಹಾಕುವ ಕೀಬಂಚ್ಗಳು ಪೆನ್ಗಳು ಖಟ್ ರಬ್ಬರ್ಗಳು .

ಡೋರ್ಗಳ್ ಅದಾವು ಲೈಟ್ ಗಳ ಆರ್ಬಿ ಒಳಾಗ್ ಹಕ್ಕೇರು ಸೌಂಡ್ ಸ್ಪೀಕರ್ ಆದಾವು ಮೌಸ್ ಅದಾವು ವೈರ್ಗಳ್ ಅದಾವು. ಬಹಳಷ್ಟ್ ಕುರ್ಜಿ--

ಆಹ್ಹ್ ಲೈಟ್ ಅದಾವು ಕಿಟಕಿ ಆದವು ಬಾಗಿಲ್ ಅದಾವು ಪೇಪರ್ ಅದಾವು ಪೆನ್ನ್ ಅದಾವು ಬಾಕ್ಸ್ ಅದಾವ್ ಡೆಸ್ಕ್ ಅದವ್ ಡೆಸ್ಕ್ ಬುಡಕ ಚಮಚೆ ಐತಿ. ಟೇಬಲ್ ಐತಿ.